ಗಣಪತಿಯನ್ನು ತಂದಿದ್ದಾರೆ ತುಂಬಾ ದೊಡ್ದು ಆಳವಾದ ಗಣಪತಿಯನ್ನು ತಂದಿದ್ದಾರೆ ಇಲ್ಲಿ ತುಂಬಾ ಜನಗಳು ಕೂಡ ಇದ್ದಾರೆ ತುಂಬಾ ಜನ ಹುಡುಗರು ಕೂಡ ಇದ್ದಾರೆ ಇಲ್ಲಿ.

ರೈಲ್ವೆ ಗೇಟ್ ಈ ರೈಲ್ವೆ ಗೇಟ್ ರೈಲ್ ಬಂದಾಗ ಟ್ರೈನ್ ಬಂದಾಗ ಕೂಡ ಟ್ರೈನ್ ಬಂದಾಗ ನಮ್ಮ ಸೇಫ್ಟಿ ಗೋಸ್ಕರ ಇದನ್ನು ಕ್ಲೋಸ್ ಮಾಡುತ್ತಾರೆ. ಮಾಡಿ ಯಾರು ಕೂಡ --

ಏನಾದ್ರೂ ಅಮೌಂಟು ಅರ್ಜೆಂಟ್ ಇದೆ ಓಗ್ ಬಿಡುಸ್ಕೊಂಬೋದು ಅಂದ್ರು ಬಿಡುಸ್ಕೊಂಬೋದು.